ಇದು ಒಂದು ರೀತಿಯಾದ ಒಂದು ದೊಡ್ಡದಾದ ಬುಕ್‌ ಸ್ಟೋರ್‌ ಗಳಿತು ಇಲ್ಲಿ ವಿವಿಧ ರೀತಿಯ ಬುಕ್‌ಗಳು ಕೂಡ ಇರುತ್ತದೆ ಎಜುಕೇಜನ್‌ ಮಾಡಲು ಈ ಬುಕ್ಕುಗಳು ತುಂಬಾ ಸಹಕಾರವಾಗಿದೆ

ಇದು ಹಬ್ಬ ಮಾಡುವಾಗ ಗುಡಿ ಗೋಪುರವನ್ನು ಕಟ್ಟಿ ಅದಕ್ಕೆ ನಮಸ್ಕರಿಸಿ ಅದಕ್ಕೆ ಅದರದೇ ಆದ ಆಚಾರ ವಿಚಾರ ಪ್ರಕಾರ ಪೂಜೆ ಮಾಡಿ ಆರತಿ ಬೆ --

ಇವರುಗಳು ಗಮ್‌ ನಿಂದ ಸಹಾಯದಿಂದ ಕಲರ್‌ ಪೇಪರ್‌ ಹಾಗೂ ಕತ್ತರಿಗಳ ಸಹಾಯದಿಂದ ಅದನ್ನು ಮಾಡು.--

ಇದು ಒಂದು ರೀತಿಯಾದ ಯಂತ್ರೋಪಕರಣಗಳನ್ನು ಒಂದು ಸಾಲಾಗಿ--